ಒಂದು ಹಾಲ್ ಇದೆ ಇಲ್ಲಿ ಎರಡು ಫ್ಯಾನ್ ಗಳಿವೆ ಎರಡು ಕು ಕಿಡಕಿಗಳಿವೆ.

ಆಟದ ಗ್ರೌಂಡ್ ಇದೆ ಆರ್ಯೋಳು ಮಕ್ಕಳಿವೆ.

ಇದೊಂದು ಹಾಲ್ ಇದೆ ಇಲ್ಲೊಂದು ಟೇಬಲ್ ಇದೆ.

ಒಂದ್ ಬಾಗಿಲಿದೆ ಒಂದ್ ಮಾಡ ಇದೆ ಅದರ್ ಹತ್ತಿರ ಹುಲ್ ಇದೆ.

ಕಪಟಗಳಿವೆ ಕಪಟಿನ ಒಳಗಡೆ ಎಲ್ಲ ಟ್ಯಾಬ್ಲೇಟ್ಸ್ ಇವೆ.

ಕಲರ್ ಕಲರ್ ಅದ ಹೂವಗಳಚ್ಚಿದ್ದಾರೆ ಟೆಂಟ್ ಹಚ್ಚಿದಾರೆ.

ಇದೊಂದು ಬಟ್ಟೆ ಅಂಗ್ಡಿಯ ಶಾಪ್ ಇದೆ.

ಮೂರು ಕಂಬಗಳಿವೆ ಎರಡು ಜಾಕ್ ಕಾಣಸ್ತಾ ಇದಾವೆ ಕಾರಿಗೆ ನಂಬರ್ ಪ್ಲೇಟ್ ಇದೆ.

ಇಲ್ಲಿ ಎರಡು ಕಡೆ ಶಾಪ್ ಇದೆ.

ಇಲ್ಲೊಂದು ಟೇಬಲ್ ಇದೆ ಟೇಬಲ್ ಮೇಲೆ ಒಂದು ಮಾಸ್ಕಿ ನ ಬೋರ್ಡ್ ಇದೆ.

ಇದು ಒಂದು ಮದುವೆಯ ಫಂಕ್ಷನ್ ಹಾಲ್ ಇದೆ.

ಎರಡು ಬೈಕ್ಸ್ ಇದಾವೆ ಒಂದ್ ಝಂಡಾ ಕಟ್ಟಿ ಇದೆ.

ಸಣ್ಣ ಮಕ್ಕಳ ಆಟ ಆಡುವ ಸ್ಟೋರ್ ರೂಮ್ ಇದೆ.

ಬೋರ್ಡ್ ಮ್ಯಾಗೆ ಮ್ಮ್-ಬೋರ್ಡ್ ಇದೆ ಚಾರ್ಟ್ ಇದೆ.

ಒಳಗಡೆ ಇ-ಇ ಕಪಾಟಿನಲ್ಲಿ ಐಟಮ್ಸ್ ಗಳು ಇಟ್ಟಿದ್ದಾರೆ.

ಸುತ್ತ ಎಲ್ಲಾ ಕಲ್ಲುಗಳಿವೆ ಒಂದು ಗಿಡ ಕಾಣಸ್ತಿದೆ ಮತ್ತು ಮೇಲೆಲ್ಲಾ ಆಕಾಶ ಕಾಣಸ್ತಾಇದೆ.

ಸಂಗೀತ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಕಂಪ್ ಶಾಪ್ ಇದೆ.

ಎ ಬಿಲ್ಡಿಂಗ್ ಮೇಲೆ ಒಂದ್ ತೆಂಗಿನ ಮರ ಇದೆ ಲೆಫ್ಟ್ ಸೈಡ ಲ್ಲು ಬಿಲ್ಡಿಂಗ್ ಇದೆ.